ಮತ್ತು ಒಳಗಡೆ ಕೆಲವು ಗಿಫ್ಟಿ ನ ವಸ್ತುಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ.

ಮತ್ತು ಕ ಕೆಲವು ಚರಂಡಿಗಳನ್ನು ಇಲ್ಲಿ ಕಂಡು ಬರ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ದೇವಸ್ಥಾನವನ್ನು ಕಂಡುಬರುತ್ತಾಯಿದೆ.

ಒಂದು ದಾನ ಮಾಡುವ ಪೆಟ್ಟಿಗೆ ಕೂಡ ಇಲ್ಲಿ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಹೋಟೆಲ್ ಅನ್ನು ಕಂಡು ಬರ್ತಾ ಇದೆ.

ಮತ್ತು ತರತರದ ಮಷೀನ್ ಗಳನ್ನು ಕಾಣುತ್ತಿದ್ದಾವೆ.

ಒಂದು ಟೇಬಲ್ ಕೂಡ ಕಂಡು ಬರ್ತಾ ಇದೆ.

ಮತ್ತೆ ಹೊರಗಡೆ ಸಾಕಷ್ಟು ಗಾಡಿಗಳನ್ನು ನಿಂತುಕೊಂಡಿದ್ದಾವೆ.

ಮತ್ತು ಎರಡು ಕೈಕು ಕೇಕ್ ಗಳನ್ನು ಇಕ್ಕಿದ್ದಾರೆ.

ಮತ್ತು ಹಿಂದುಗಡೆ ಒಂದು ಬೀ_ಡಿ_ಡಬ್ಲ್ಯೂ ಆರ್_ಎಲ್_ಡಿ ಸ್ಕೂಲ್ ಅಂತು ಬೋರ್ಡ್ ಬರದಿಂದ ಹಾಕಿದ್ದಾರೆ.

ಬಿಸ್ಕೆಟ್ಗಳು ಇದ್ದಾವೆ ಮತ್ತು ಗೋಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಅರಬಿ ಮಾರುವ ಅಂಗಡಿ ಕಾಣತಾಇದೆ.

ಮತ್ತು ಕೆಲವು ಗಾಡಿಗಳನ್ನು ಇಲ್ಲಿ ನಿಂತುಕೊಂಡಿದ್ದಾವೆ.

ಮತ್ತು ಗೋಡೆ ಮೇಲೆ ಸಣ್ಣ ಸಣ್ಣ ಕನ್ನಡಿಗಳು ಕೂಡ ಇಕ್ಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಸಾಕಷ್ಟು ಆಲೂಗಡ್ಡೆಗಳನ್ನು ಕಂಡು ಬರ್ತಿದ್ದಾವೆ.

ಮತ್ತು ಆಲೂಗಡ್ಡೆಯ ಮೇಲೆ ಸಾಕಷ್ಟು ಕಪ್ಪು ಕಪ್ಪು ಬಣ್ಣದ ಡಾಬುಗಳನ್ನು ಕಂಡುಬರತಾಯಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಸೌಂದರ್ಯ ಕೇಂದ್ರವನ್ನು ಕಂಡು ಬರ್ತಾ ಇದೆ.